ಇದು ಸಹ ಚಿತ್ರವೊಂದು ರೆಸ್ಟೋರೆಂಟ್ ನ ಮೂಲಕ ಹಲವಾರು ಯುವಕರು ತೆಗೆದುಕೊಳ್ಳುಹುದಾಗಿದೆ ಇದ್ರಲ್ಲಿ--

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ತನ್ನ ಅಂಗಡಿಯ ಮೂಲಕ ಕಾಫ್ಫ್ ಟೀ ಬಿಸ್ಕತ್ ಮಾರಾಟ ಮಾಡುವುದನ್ನು ನೋಡಬಹುದು

ಚಿತ್ರದಲ್ಲಿ ಮಾಚಯ್ಯನ ಮಾರಾಟ ಮಾಡುತ್ತಿರುವುದನ್ನು ನಾವು ಕಾಣಬಹುದು

ಒಬ್ಬ ವ್ಯಕ್ತಿ ಸೆಲ್ಫಿಯನ್ನು ಹಿಡಿದಿವುನ್ ನೋಡುವುದು ಮತ್ತು ಒಬ್ಬ ತಾತ ಕೆಂಪು ಬಣ್ಣದ ಪಂಚೆಯನ್ನ ಧರಿಸಿರುವುದನ್ನು --

ಮತ್ತು ಕಪಿಗಳು ಕಡ್ಡಿಗಳು ಸಿಮೆಂಟು ಸಿಮೆಂಟು ಹಲವಾರು ಇದೆ ನಿಂತು ಫೋಟೋ ಸಹ ನೋಡಬಹುದು.